ಮರಗಳು ನಮ್ ಅಪ್ಪ ತಕ ತುಂಬಾ ಮರ ಇದೆ ನಮ್ ಜಾಗಗಳಲ್ಲಿ ಮರ ಇದ್ರೆ ತುಂಬಾ ಅನುಕೂಲಾನೇ ದರ್ಬು ಸೊಪ್ಪು ಎಲ್ಲಾ ಬೆಳಿತೆ ಗಾಳಿ ಬಂದ್ರೆ ಒಂದ್ಚೂರ್ ಡೇನ್ಜರ್ರು .

ಟೈಲ್ಸ್ ಈಗ್ ಎಲ್ಲರೂ ಮನೆಗ್ ಟೈಲ್ಸ್ ಹಾಕೋದು ಈಗ್ ನಾವು ಮನೆ ಮಾಡ್ಬೇಕಂತ ಇದಿವಿ ಟೈಲ್ಸ್ ಯೇ ಹಾಕ್ಬೇಕು ಅಂತ. ದೇವ್ರ್ ಯಾವಾಗ್ ಅನುಕೂಲಾ ಮಾಡ್ಕೋಡ್ಥನೋ ನೋಡ್ಬೇಕು.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

ಕುರಿ ಮರಿ ನಮ್ ಮಗ್ಳು ಮನೇಲ್ ಸಾಕಿದರೆ ತುಂಬಾ ಚನಗಿದಾವೆ ಮಕ್ಳ ಇದಂಗ್ ಇದಾವವು .

ತೀರ್ಥಳ್ಳಿ ಲಿ ತುಂಬಾ ಒಳ್ ಒಳ್ಳೆ ಬಟ್ಟೆ ಗಳು ಸಿಗುತ್ತೆ ಪರವಾಗಿಲ್ಲ ರೇಟು ಸ್ವಲ್ಪ ಚೀಪೆ ತುಂಬಾ ಅಂಗಡಿ ಗಳು ಇರೋದ್ರಿಂದ ರೇಟು ಸ್ವಲ್ಪ ಚೀಪೆ ಒಳ್ ಒಳ್ಳೆ ಬಟ್ಟೆ ಗಳು ಸಿಗ್ತಾವೆ ಪರವಾಗಿಲ್ಲ.

ದನಗಳು ಈಗ ಮೂರ್ನಾಲ್ಕು ದನ ಒಂದ್ ಎತ್ತು ಎಲ್ಲಾ ಇದೆ. ಒಂದ್ ದನ ಹಾಲ್ ಕೊಡತ್ತೆ ಮತ್ತೊಂದು ದನ ದಬ್ಬ ದನ ಕರು ಗಳು ಮನೆಲ್ ಇರ್ಲೇ ಬೇಕು ಹಳ್ಳಿ ಅನ್ ಮೆಲ್ ದನಕರುಗಳು ಇರ್ಬೇಕು ದನ ಕರುಗಳು ಇಲ್ಲಾ ಅಂದ್ರೆ ಭಾರಿ ಕಷ್ಟ ಗೋಬ್ರಾನು ಆಗತ್ತೆ.

ಅಂತ ಹೇಳಿ ಅಲ್ಲಾ ಅಂದ್ರೆ ದಿಂಬ್ ಇಲ್ದೆ ಇದ್ರೆ ನಿದ್ದೆ ಬರಲ್ಲಾ ತಲೆ ಕೆಳಗ್ ದಿಂಬ್ ಬೇಕೇ ಬೇಕು.

ಪೂಜೆ ಮಾಡೋಣ ಅಂದ್ರೆ ಉದ್ಬತ್ತಿಗಳು ಎಲ್ಲಾರ ಸಿಗತ್ತೆ ಮೊದ್ಲು ಉದ್ಬತ್ತಿ ಕಡ್ಡಿ ಎಲ್ಲಾ ಮಾಡ್ತಿದ್ರು.

ಪೇಯಿಂಟ್ ಗಳು ಮೊದ್ಲೆಲ್ಲಾ ಸುಣ್ಣ ಬಣ್ಣ ಹೊಡೀತಿದ್ವಿ ಈಗ್ ಎಲ್ಲಾ ಪೇಯಿಂಟ್ ಗಳೇ ಮನಿಗೆ ಪೇಯಿಂಟ್ ಹೊಡದ್ರೆ ತುಂಬಾ ಲಕ್ಷಣ. ಒಳ್ ಒಳ್ಳೆ ಪೇಯಿಂಟ್ ಗಳು ಸಿಗುತ್ತೇ. ಕಾಸ್ಟ್ಲಿ ಆದ್ರು ಪರವಾಗಿಲ್ಲ ಈಗ್ ಎಲ್ಲಾ ಮನೆಗಳಿಗೂ ಪೇಯಿಂಟ್ ಎ ಪೇಯಿಂಟ್ ಎ ತಮ್--

ನಮ್ಗ್ ಹಳ್ಳಿಲ್ ಇರೋದಂದ್ರೆ ಒಂಥರಾ ಸದರ್ಣ ಆದಂಗೆ ಅದನ್ನ ನೋಡಕ್ ಹೋಗೋರೆ ಇಲ್ಲ. ಪ್ಯಾರ್ಲೆ ಗಿಡಕ್ಕೆ ಪೇಟೆ ಲ್ ಆದ್ರೆ ಅಹ್ಹ್ ದುಡ್ಡ್ ಕೊಟ್ಕೊಂಡ್ ತಿಂತಾರೆ. ನಮ್ ತೋಟ್ ದಲ್ಲ್ ಒಳ್ ಒಳ್ಳೆ ಪ್ಯಾರ್ಲೆ ಇದೆ ತುಂಬಾ ಚೆನಾಗಿದೆ .

ರೈಲು ನಿಧಾನ ವಾಗ್ ಹೋಗತ್ತೆ ಆಮೇಲೆ ಕೆಲವ್ರಿಗೆ ಬಸ್ ಅಲ್ ಹೋದ್ರೆ ಆಗಲ್ಲಾ ತಲೆ ತಿರ್ಗೋದು ವೊಮಿಟ್ --